ಇಲ್ ಎಲ್ಲ ಎಮ್ಮಿ ಸಕ್ತರ ಜಾಸ್ತಿ ನಾವ್ ಎಮ್ಮಿ ಹಾಲೆ ಕುಡಿತೀವಿ ಮತ್ ಬಹಳ ಇದಾವ ಬತ್ತೆ ಇರ್ತ್ವ--

ಇಲ್ಲಿ ಎಲ್ಲ ಜಾಸ್ತಿ ಬೆಲೆ ಅಂದ್ರ ಬಾಳೆ ಹಣ್ಣೆ ಬಹಳ ಜಾಸ್ತಿ ಬೆಳೀತಾರ ಮತ್ತೆ ಸೇಬು ಆರೋಗ್ಯಕ್ಕೆ ಬಹಳ ಒಳ್ಳೆಯದು

ಇವಾಗ್ ಪೇಟೆಗೆಲ್ಲಾದ್ರೂ ಹೋಗ್ಬೇಕು ಸಿಟಿ ಗೆ ಹೋಗ್ಬೇಕು ಅಂದ್ರೆ ಆಟೋ ದಲ್ಲೇ ಹೋಗ್ಬೇಕ್ ನಾವ್.

ಹುಡುಗುರಿಗ ಆಡಾಕ್ ಹಚ್ಯಾರ್ ಏನೊ ಗಾದಿಗೊಳ್. ಇರ್ತಾವ ಅವ್ ಏನೇನೋ ಕಲರ್ ಕಲರ್ ಲೈಟ್ಸ್ ಗೇಟ್ಸ್. ಭಾಳ್ ಚಂದ್ ಚಂದ್ ಇರ್ತಾವ ಹುಡುಗುರಿಗ್ ಆಡಾಕ್. ಹುಡುಗುರ್ ಭಾಳ್ ಎಂಜಾಯ್ ಮಾಡಾಕ ಏನರ ತಗಕ ಭಾಳ ಉಸ್ ಆಕ--

ಹಚ್ಚ ಹಸಿರಾದ ಪ್ರದೇಶ ಅಂದ್ರ ನಮಗೆಲ್ಲ ಬಹಳ ಇಷ್ಟ ಆಗ್ತಹಿತಿ. ಯಾಕಂದ್--

ಎಲ್ಲಾ ನೋಡಾಕ ಒಂದು ಹಳೇ ನೆನಪುಗಳಲ್ಲ ನೋಡಾಕ ಒಂಥರಾ ತುಂಬಾ ಖುಷಿ ಆಗ್ತಾಯಿದೆ ಮೊದ್ಲಿಂದ ಎಲ್ಲಾ ಫೋಟೋ ಗಳು ನೋಡೋತಿಗೆ.